ಒಬ್ಬರಿ ಕಾರ್ಯವನ್ನು ಪರಿಶೀಲಿಸುತ್ತಿದ್ದಾರೆ ಬಿಸಿಲಿನಿಂದ ರಕ್ಷಿಸಲು ತಮ್ಮ ತಲೆಗೆ ರುಮಾಲನ್ನು ಸುತ್ತಿಕೊಂಡಿದ್ದಾರೆ.

ಅವರು ತಮ್ಮ ತಲೆಯ ಮೇಲೆ ಬುಟ್ಟಿಗಳನ್ನು--

ಗೇಟಿನ ಹೊರ ಭಾಗದಲ್ಲಿ ಅನೇಕ ಅಂಗಡಿಗಳು ಕಾಣಿಸುತ್ತಿವೆ.

ದೇಶತತ್ತರ ಹಾಗು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳನ್ನು ಬರೆಯಲಾಗಿದೆ.

ಹಲವಾರು ಪೇಪರ್ ಗಳು ಬಿದ್ದಿರುವುದು ಕಂಡು ಬರುತ್ತದೆ.

ಕೆಂಪು ಬಣ್ಣದಾಗಿದೆ ಇದರ ಪಾರ್ಕಿಂಗ್ ತಾಣದಲ್ಲಿ--

ಇಲ್ಲೊಬ್ಬ ವ್ಯಕ್ತಿ ಅರ್ಧ ನಿರ್ಮಾಣಗೊಂಡ ಕಟ್ಟದಡ ಮೇಲೆ--

ಓರ್ವ ಮಹಿಳೆ ತಲೆಗೆ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾರೆ.

ಎಡ ಭಾಗದಲ್ಲಿ ನೀರು ತುಂಬಿದ ಪ್ಲಾಸ್ಟಿಕ್ ಡ್ರಮ್ ಹಾಗು--

ಇದು ಜಿಮ್ ಒಂದರ ದೃಶ್ಯ ವಾಗಿದೆ ಇಲ್ಲಿ ಹಲವು ಡಂಬಲ್ಸ್ ಗಳನ್ನು ಅಚ್ಚು ಕಟ್ಟಾಗಿ--

ಇದು ಕೆರೆಯ ಸಮೀಪದ ಆರಾಮದಾಯಕ ತಾಣವಾಗಿದೆ ಇಲ್ಲಿ ಹಲವಾರು ಆರಾಮವಾಗಿ--

ಪ್ರವೇಶ ದ್ವಾರದ ಚಿತ್ರವಾಗಿದೆ ಇದರ ಮುಂಭಾಗದಲ್ಲಿ ಎರಡು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲಾಗಿದೆ.

ಇದೊಂದು ಜಿಮ್ ನ ಚಿತ್ರವಾಗಿದೆ ಇಲ್ಲಿ ದೈಹ ಕಾಸರತ್ತು ನಡೆಸುವ--

ರು ಸರಥಿ ಸಾಲಿನಲ್ಲಿ ನಿಂತಿದ್ದಾರೆ ಅವನ ಹಿಂಭಾಗದಲ್ಲಿ ಜನರು ಇದ್ದಾರೆ ಅವರಲ್ಲಿ ಇಬ್ಬರು ಕೆಂಪು ಬಣ್ಣದ ಬಟ್ಟೆ ಧರಿಸಿದ್ದಾರೆ ಒಬ್ಬಳು ಕೊಂಬು ಧರಿಸಿದ್ದಾಳೆ.